ಇಲ್ಲಿ ಸ್ಕೂಲ್‌ ಅಲ್ಲಿ ಹುಡುಗರು ಪ್ರಾ ಪ್ರಾಜೆಕ್ಟ್‌ ಅನ್ನು ಮಾಡಿಕೊಂಡಿದ್ದಾರೆ ಸ್ಕೂಲ್‌ ಅಲ್ಲಿ ಪ್ರೆಸೆಂಟೇಶನ್‌ ಮಾಡುತ್ತಿದ್ದಾರೆ ಹುಡುಗರು ಬೇರಯವರಲ್ಲಿ .

ಒಂದು ಪೆಟ್ರೋಲ್‌ ಬಂಕ್‌ ಇದೆ ಒಂದು ಕಾರ್‌ ಇದೆ ಮತ್ತೆ ಅದ್ರ ಮುಂದುಗಡೆ ಕಲರ್ ಫುಲ್‌ ಆದ ಒಂದು ಮನೆ ಶಾಪ್ ಇದೆ ಮತ್ತು ಎರಡು ಬೈಕುಗಳಿವೆ ಮತ್ತೆ ಒಂದು ನಿಚ್ಚಣಿಕೆ ಐತಿ.

ಇವ್ರು ಕ್ರಿಶ್ಚಿಯನ್‌ ಮಂದಿ ಮತ್ತೆ ಅಲ್ಲಿ ಕುಳಿತುಕೊಂಡು ಭಾಷಣ ಮಾಡುತ್ತಿದ್ದಾರೆ ಅದರ ಹಿಂದುಗಡೆ ಒಂದು ಕ್ರಿಶ್ಚಿಯನ್‌ ಅವರ ಒಂದು ಫೋಟೋ ಇದೆ .]

ಏವೂ ಲೇಬರ್ಸ್ ಯಲ್ಲ ಚತ್ತಾಕತ್ತಾರ.ಇದ್ ಸಂಡೆ ಅಂಕತೀನಿ. ವೊಳ್ಳೆ ಬಿಲ್ಡಿಂಗ್ --

ಐದು ಕೊಡಲಿಗಳಿವೆ ಮತ್ತೆ ಅವುಗಳನ್ನು ನೋಡಲಾಗಿದೆ ಮತ್ತು ಐದು ಕೊಡಲಿಗಳಿವೆ ಅಲ್ಲಿ ನೋಡುತ್ತಿದ್ದೇವೆ ಮತ್ತು ಮೂರು ಕೊಡಲಿಗಳು ಫುಲ್‌ ಶಾರ್ಪ್‌ ಇದೆ ಇನ್ನೆರೆಡು ಬೇರೆ ತರ ಇದೆ.

ಅದು ಪ್ರೊಜೆಕ್ಟರ್‌ ಇದೆ ಮತ್ತೆ ಮತ್ತೆ ಹೊಸ ಸೀಟುಗಳು ಇದ್ದಾವೆ ಮತ್ತೆ ರೆಡ್‌ ಕಲರ್‌ ರೂಮು ಕಲರ್ ಪೈಂಟ್‌ .